ಮತ್ತ ಈ ಸೇತುವೆ ಗಳನ್ನ ಯಾವದೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಇಂದ ಕಟ್ಟಿರ್ತಾರೆ.

ಈ ಚಿತ್ರದೊಳಗಡೆ ನಾವು ಹುದುಗ್ರು ಯೋಗಾಸನ ಮಾಡುವುದನ್ನು ನೋಡಕ್ ಹೊಂಥಿವಿ.

ಈ ಬಸ್ಸು ನಮ್ಮ ರಾಜ್ಯದೊಳಗಡೆ ಬಹಳ ಉಪಯೋಗ ಆಗೈತಿ ಯಾಕ ಅಂತಂದ್ರ --

ಇಲ್ಲಿ ನಾವು ಒಂದು ಹಳೆಯ ದೇವಸ್ಥಾನವನ್ನು ನೋಡಕ್ ಹೊಂಥಿವಿ. ಈ ದೇವಸ್ಥಾನದಲ್ಲಿ ಮಾಡಿರ್ತಕ್ಕಂಥ ಕೆತ್ತನೆಯನ್ನು ನೋಡಕ್ ಹೊಂಥಿವಿ .

ಇಲ್ಲೇ ನಾವು ಒಂದು ಕ್ಲಾಸ್ ರೂಮ್ ಅನ್ನು ನೋಡಕ್ ಕುಂತೇವಿ ಈ ಕ್ಲಾಸ್ ರೂಮ್ ಒಳಗಡೆ ಎಲ್ರು ಏನ್ ಅಂದ್ರ ಕ್ಲಾಸ್ ತಗೋತಾರ ಮತ್ತೆ ನಾವು--

ದೊಡ್ಡದ್ ಬಿಲ್ಡಿಂಗ್ ಅಯ್ತಿ ಇದು ನೆಕ್ಸ್ಟ್ ಇದು ನೋಡಕೂ ಚಲೋ ಅಯ್ತಿ ಬಿಲ್ಡಿಂಗ್ .

ಆದ್ರೂ ಹತ್ತನೇ ಅನ್ನೋದು ಒಂದು ನಂಬಿಕೆ ಆಯ್ತಿ.

ನೆಕ್ಸ್ಟ್ ಈ ಬಟ್ಟೆ ಅಂಗಡಿ ಒಳಗಡೆ ಹುಡುಗಿಯರ ಬಟ್ಟೇನೂ ಹಾಕಿದ್ದಾರೆ ಜಾಸ್ತಿ. ಹುಡುಗ್ರು ಯಾವ್ ಬಟ್ಟೆಯನ್ನ ಹಾಕಿಲ್ಲ .

ಈ ಚಿತ್ರದ ಒಳಗಡೆ ನಾವು ಒಬ್ಬ ವೀರ ಹೋರಾಟಗಾರ ನಾಗಿರತಕ್ಕ್ನಥ ಛತ್ರಪತಿ ಶಿವಾಜಿ ಚಿತ್ರವನ್ನು ನೋಡಕ್ ಹೊಂಥಿವಿ --

ಮತ್ತ್ ಇವ ಮೊಘಲ್ರನ್ನ ಬಡಿದು ಮೊಘಲ್ರನ್ನ ಹೆದ್ರಿಸಿದ್ದ ಇವ .

ಪಿಯೋನ್ ಆಗಿನ ನೆಕ್ಸ್ಟ್ ಗಿಟಾರ್ ಅನ್ನ ನುಡಿಸಾಕು ಬಹಳ ಖುಷಿ ಬರತೈತಿ ಯಾಕ್ ಅಂತಂದ್ರ ರವಿಚಂದ್ರನ್ ಫಿಲಂ ಒಳಗಡೆ ಒಂದು ಗಿಟಾರ್ ರಿಂಗ್ ಟೊನ್ ಕೇಳಿ ಬಿಟ್ರ --

ವೇಟ್ ಲಿಫ್ಟಿಂಗ್ ಅಂತ ಅಂದ್ರ ಇದರಿಂದ ನಾವುಎನ್ ಮಾಡಬಹುದು ಇದು ಒಲಂಪಿಕ್ ಗೇಮ್ ಇದು ವೇಟ್ ಲಿಫ್ಟಿನ್ಗು .

ಇದು ಇಂಡಿವಿಜುಯಲ್ ಒಲಂಪಿಕ್ ಗೇಮ್ ಇರೋದ್ರಿಂದ ನಾವು ಒಲಂಪಿಕ್ ಒಳಗಡೆ ಪಾರ್ಟಿಷಿಪಟ್ ಮಾಡಿ ನಮ್ಮ ಭಾರತ್ --

ಎಲ್ಲರೂ ಒಂದೇ ತರದ ಸ್ಟೆಪ್ ಅನ್ನು ಹಾಕ ಕುಂತಾರ ನೆಕ್ಸ್ಟ್ ಇವ್ರು ಡಾನ್ಸ್ ಮಾಡ್ತಿರೋದು ನೋಡಿದರೆ ನನಗ್ ಇದು ಭರತನಾಟ್ಯ --